ಅಪ್ಪಾ ಅಮ್ಮಾ ಗೆ ಬರ್ಡನ್ ಆಗಲ್ಲಾ ಯಾವದೇ ತರ ಫೀಸ್ ಕಟ್ಟೋ ಅವಶ್ಯಕತೆ ಇರಲ್ಲಾ ಸೋ --

ನಾವು ಎಲ್ಲಾ ಊರಲ್ಲು ನೋಡದಂಗೆ ಒಂದು ಬಸ್ ಸ್ಟಾಂಡ್ ಅನ್ನೋದು ಎಲ್ಲಾ ಊರ್ ಗಳಲ್ಲು ಇರುತ್ತೆ ಸೋ ಆ ಬಸ್ ಸ್ಟಾಂಡ್ ಅಲ್ಲಿ ನಮ್ಮಗೆ.

ಹಿಂದುಗಳಲ್ಲಿ ಬಂದ್ರೆ ದೇವಸ್ಥಾನ ಅಂತ ಬಂದ್ರೆ ಅದೊಂದು ಪವಿತ್ರ ಸ್ಥಳವಾಗಿರುತ್ತೆ ಆ ದೇವಸ್ಥಾನದಲ್ಲಿ ಅಂದ್ರೆ.

ಎಲ್ಲಾ ದೇವಸ್ಥಾನಗಳಲ್ಲು ನಾವು ವಿಧವಿಧವಾದ ದೇವ್ರಗಳನ್ನ ನೋಡಿ ಅಲ್ಲಿ ದೇವ್ರಗಳನ್ನ ಆರಾಧಿಸ್ತಿವಿ.

ಒಂದು ವೆಹಿಕಲ್ ಅಂತ ಇದ್ದ್ ಮೇಲೆ ಮೆಕ್ಯಾನಿಕ್ ಅನ್ನೋದು ಕೂಡ ಬಾರಿ ಇಂಪಾರ್ಟೆಂಟ್ ಈವಾಗ ಮಂಷ್ಯಂಗೆ ಏನಾದ್ರು ಆರೋಗ್ಯ ಕೆಟ್ಟ್ರೆ ನಾವು ಹೇಗೆ ಡಾಕ್ಟರ್ ಹತ್ರ ಹೋಗತ್ತೀವೋ ಹಾಗೇನೆ ವೆಹಿಕಲ್ .

ನಮ್ಮದು ವಾಹನಗಳು ಮುಂದೆ ಹೋಗದು ಸೋ ಎಲ್ಲಾ ಉರಲ್ಲು ಮೆಕ್ಯಾನಿಕ್ ಗಳು ಇರತ್ತರೆ.

ಕೆಳಗಿರುವಂತ ಸೌಂದರ್ಯನಾ ಸವಿಯೋವಂತದ್ನ ನಾವು ಟ್ರಕ್ಕಿಂಗ್ ಅಂತ ಹೇಳಬಹುದು.

ಅವ್ರುಗಳು ಬೈಯೋತರ ಬೈಯೋದನ್ನಾ ಬಿಟ್ಟು ಸೋಂಬೇರಿತರ ತೋರ್ಸಿ ಜೆರಾಕ್ಸ್ ಅಂಗಡಿಗೆ ಹೋಗಿ ಬುಕ್ ಎಲ್ಲಾ ಜೆರಾಕ್ಸ್ ಮಾಡ್ ಕೊಂಡ್ ಬಿಟ್ಟ್ ಇಟ್ಟಕೊತ್ತರೆ.

ಈ ಪಕ್ಷಿ ವನಗಳು ನಾನು ಹೇಳೋದು ಏನು ಅಂತ ಅಂದ್ರೆ ಎಲ್ಲಾ ಉರ್ ಗಳಲ್ಲು ಇರಬೇಕು ಇದರಿಂದ ಜನಗಳಿಗೆ ತುಂಬಾ ಉಪಯೋಗವಿದೆ.

ನಮ್ಗೆ ಈವಾಗ ಮನೆ ಬೆಳಗ್ಸೋ ಇಲೆಕ್ಟ್ರಾನಿಕ್ ವಸ್ತುಗಳು ಹೇಳೋದಾದ್ರೆ ಫ್ರಿಡ್ಜ್ ವಾಷಿಂಗ್ ಮಷೀನ್ ಆಹ್ಹ್ --

ಹೊಡದ್ ಹಾಕಿ ಈವಾಗ್ ಒಂದ್ ಮೂರ್ ಥಿಯೇಟರ್ ಗಳು ಇದೆ ಈ ಥಿಯೇಟರಲ್ಲಿ ನಾವು ನೋಡಬಹುದು.

ಕೈ ಮುಗಿದು ಬಾ ಆವಾಗ್ ನಿನಗೆ ನೆಮ್ಮದಿ ಸಿಗುತ್ತೆ ಅಂತ ಹೇಳತ್ತರೆ ದೇವಸ್ಥಾನ ಒಂದು ಪವಿತ್ರ ಸ್ಥಳ ಆಗಿರೋದ್ರಿಂದ ನಾವಲ್ಲಿ ಹೋಗಿ --

ಕರ್ನಾಟಕದಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಡ್ಯಾಮ್ ಅಂತ ಹೇಳೋದಾದ್ರೆ ಕೆ_ಆರ್_ಎಸ್ ಡ್ಯಾಮ್ ಇದನ್ನಾ ಕಟ್ಟದೋರು.

ಈ ಡ್ಯಾಮ್ ಇಂದ ಇನ್ನೊಂದು ಉಪಯೋಗ ಏನ್ ಅಂತ ಅಂದ್ರೆ ಪ್ರವಾಹ ಆಗೋದನ್ನಾ ತಡೆಯುತ್ತೆ.

ನೀವು ಒಂತರ ಆಟ ಆಡಬೇಕು ಅಂತ ಅಂದ್ರೆ ಎಲ್ಲಾ ಆಟಗಳು ಕೂಡ ಅಲ್ಲೆ ಸಿಗುತ್ತೆ ಊಟ ತಿಂಡಿ ಎಲ್ಲಾ ಸಿಗುತ್ತೆ ರೆಸ್ಟ್ ಮಾಡಲಿಕ್ಕೆ ಹೋಮ್ ಮನೆಗಳಿರುತ್ತೆ.

ಹಳೆಕಾಲದಲೆಲ್ಲಾ ಮನೆಲ್ಲೆ ಮದ್ವೆ ಮಾಡಿ ಎಲ್ಲಾ ಮುಗಸ್ತಾ ಇದ್ರು ಈವಾಗ --

ಇದ್ರಿಂದ ಅ ಅಂತ ಅಂದ್ರೆ ಯೋಗದಲ್ಲಿ ನೀವು ಬೋಡಿನ ವೆಯಿಟ್ ನ --

ಬ್ಯಾಂಕಾಕೋ ಕೋಡೋ ಎ.ಟಿ.ಎಮ್. ಕಾರ್ಡ್ ಇಂದ ನಾವೇನ್ ಮಾಡಬೇಕಂದ್ರೆ ಎ.ಟಿ.ಎಮ್. ಸೆಂಟ್ರಿಗೆ ಹೋಗಿ ಅಲ್ಲಿ ಎ.ಟಿ.ಎಮ್. ಮಷೀನ್ ಅಂತ ಒಂದು ಇರುತ್ತೆ ಆ ಮಷೀನ್ ಒಳಗಡೆ ನಾವು ಕಾರ್ಟ ಎಂಡ್ ಹಾಕಬೇಕು.

ಹಾಕದಾಗ್ಲೇನೇ ನಮ್ಗೆ ಆ ಮಷೀನ್ ಅಲ್ಲಿ ದುಡ್ಡು ತೋಕೋಳೊಗಾಗ್ಲಿ ಅಥವಾ ಹಾಕಕಾಗ್ಲಿ ಮಾಡಕ್ಕಾಗೋದು.

ಯಾಕೆ ಅಂತ ಅದ್ರದು ಅಹ್ ಎನ್ವಿರೋನ್ಮೆಂಟ್ ಚನ್ನಾಗಿದೆ ಸು --

ಪ್ರತಿಯೊಂದು ಉರ್ ಗಳಲ್ಲು ನಾವು ನೋಡಬಹುದಾದ ಏನ್ ಅಂತ ಅಂದ್ರೆ ಆರಕ್ಷಕ ಠಾಣೆ ಈ ಆರಕ್ಷಕ ಠಾಣೆಲಿ --

ಫ್ರೂಟ್ ಮಾರ್ಕೆಟ್ ಅಲ್ಲಿ ಅಹ್ ನೋಡಬಹುದು ಈ ಫ್ರೂಟ್ ಮಾರ್ಕೆಟು ಹಬ್ಬದ್ ಟೈಮ್ ಅಲ್ಲಿ ತುಂಬಾ ಜನಗಳಿಂದ ಕೂಡಿರುತ್ತೆ.

ಯಾರಗಾದ್ರು ಹುಷಾರಿಲ್ಲಾ ಅಡಿಗೆ ಮಾಡಕ್ಕಾಗಲ್ಲಾ ಅಂತ ಅಂದ್ರೆ ಫಸ್ಟ್ ನೆನಪಾಗೋದೆ ನಮ್ಮಗೆ ಹೋಟೆಲ್ .

ಈವಾಗ ಸ್ಕೂಲ್ ಲಲ್ಲಿ ಒಂದ್ ಸ್ಕೂಲ್ ಲಲ್ಲಿ ಯಾವ್ ಡಿಪಾರ್ಟ್ಮೆಂಟ್ ಗೆ ಸಮಂದ್ ಪಟ್ಟಿದಂತ ಬುಕ್ ಗಳು --

ನಾವು ಒಂದು ಬಿಸಿನೆಸ್ ಮಾಡತ್ತಿವಿ ಅಂತ ಅಂದ್ರೆ ಕೋಳಿ ಫಾರಂ ಮಾಡೋದುನು ಕೂಡ ಒಂದು ಒಳ್ಳೆ ಬಿಸಿನೆಸ್ ಅಂತ ಹೇಳಬಹುದು ಈ ಕೋಳಿ ಫಾರಂ ಇಂದ ನಾವು ಏನ್ ಮಾಡತ್ತರೆ ಅಂತ ಅಂದ್ರೆ ಕೋಳಿಗಳನ್ನ ತಕೋ ಬಂದು ಅದನ್ನಾ--

ಇದರಿಂದ ಮೊಟ್ಟೆ ವ್ಯಾಪಾರ ಮಾಡಿದ್ರೆ ಒಳ್ಳೆ ಬಿಸಿನೆಸ್ ಆಗುತ್ತೆ ಈ ಕೋಳಿಯನ್ನು ಅಷ್ಟೆ --